ಕಾರ್ ಮು ಕ್ಲೀನ್ ಮಾಡುವಂತ ವ್ಯಕ್ತಿ ಚೆನಾಗಿ ಕ್ಲೀನ್ ಮಾಡ್ತ ಇದಾನೆ ಅಂತ ಹೇಳ್ಬೋದು.

ಮತ್ತು ಇಲ್ಲಿ ವ ಖರೀದಿಸುವಂತ ವ್ಯಕ್ತಿಗಳು ಇದ್ದಾರೆ ಅದೇ ರೀತಿಯಾಗಿ ಬಲ್ಬು ಗಳಿಂದ ಅಲಂಕಾರ ಮಾಡಿದೆ.

ಆ ಬಾಕ್ಸ್ ನಲ್ಲಿ ಒಂದು ಒಂದನೇ ಬಾಕ್ಸ್ ನಲ್ಲಿ ಮೂರು ಬಾಲ್ ಗ--

ಇದು ಒಟ್ಟಾರೆ ಸಾಯಿಬಾಬಾನ ಟೆಂಪಲ್ ಆಗಿದೆ.

ನಾಲ್ಕು ಚೇರ್ ಗಳು ಟೇಬಲ್ ಗಳು ಮತ್ ಎರಡು ಟೇಬಲ್ ಗಳು ಎರಡು ಮನೆಗಳು ಒಂದು ಸಿಂಟೆಕ್ಸ್ ಇದೆ.

ಅದೇ ರೀತಿಯಾಗಿ ಎರಡು ಹಸಿರು ಬಣ್ಣದ ಬೋರ್ಡ್ ಗಳಿವೆ.

ಇದೇ ರೀತಿಯಾಗಿ ಹೊರಗಡೆ ಜನಗಳು ಆ ಅಲ್ಲಿ ಮೂರು ತರದಲ್ಲಿ ಮಾತಾಡ್ತಿದ್ದಾರೆ ಅಲ್ಲಲ್ಲಿ.

ಈ ದೃಶ್ಯದಲ್ಲಿ ಒಂದು ಬಂಡೆಯು ಇದೆ.

ಅದೇ ರೀತಿಯಾಗಿ ಮನೆ ಮೇಲ್ಭಾಗದಲ್ಲಿ ಒಂದು ಸಿಂಟೆಕ್ಸ್ ಇದೆ.

ಅದೆ ರೀತಿಯಾಗಿ ಈ ನ್ಯಾಯಾಲಯವು ಕೆಂಪು ಬಣ್ಣದ ಪೇಂಟಿಂಗ್ ಮಾಡಿದಾರೆ.

ಇಲ್ಲಿ ಕಾಣುವಂತ ದೃಶ್ಯ ಏನಂದ್ರೆ ಸಾಯಂಕಾಲದ ದೃಶ್ಯ ಇದಾಗಿದೆ.

ಈ ಶೋ ರೂಂ ನಲ್ಲಿ ಆ ಮೇಲ್ಭಾಗದಲ್ಲಿ ಹಂಚುಗಳಿಂದ ಮತ್ತು ಪೂ ಸುತ್ತರದು ಗೋಡೆಗಳಿಂದ ಹಂಚುಗಳ--

ಈ ಒಂದು ದೃಶ್ಯದಲ್ಲಿ ರಿಸೆಪ್ಶನ್ --

ಆಗಿರುವ ಮಾಡುವಂತ ದೃಶ್ಯ ಈ ದೃಶ್ಯದಲ್ಲಿ--